ಇಲ್ಲಿ ಮೂಗರು ವೈದ್ಯರು ಕಾಣಿಸುತ್ತಿದ್ದಾರೆ ಅದರಲ್ಲಿ ಇಬ್ಬರು ಗಂಡು ಮಕ್ಕಳು ವೈದ್ಯರಾಗಿದ್ದಾರೆ ಮತ್ತು ಒಬ್ಬ ಮಹಿಳೆಯು --

ಇಲ್ಲಿ ಒಂದು ದೊಡ್ಡದಾದಂತ ಕಟ್ಟಡದ ಕೋಣೆಯಾಗಿದ್ದು ಇಲ್ಲಿ ಎದ್ರುಗಡೆ ಒಂದು ದೊಡ್ಡದಾದಂತ ಕಿಟಕಿಯು ಕಾಣಿಸುತ್ತಿದೆ.

ಗಿಡವನ್ನು ಕಾಣಿಸುತ್ತಿದೆ ಇಲ್ಲಿ ಒಂದು ಫ್ಯಾನ್ ಕಾಣಿಸುತ್ತಿದೆ ಇಲ್ಲಿ ಒಂದು ಕುರ್ಚಿಯು ಕಾಣಿಸುತ್ತಿದೆ.

ಮತ್ತು ಇಲ್ಲಿ ಬಹಳಷ್ಟು ಲೈಟು ಗಳು ಕಾಣಿಸುತ್ತಿವೆ ಇಲ್ಲಿ ಒಂದು ಫ್ಯಾನು ಕಾಣಿಸುತ್ತಿದೆ ಇಲ್ಲಿ ಬಹಳಷ್ಟು ರೀತಿಯ ವಿವಿಧ ವಸ್ತುಗಳನ್ನು ಇಟ್ಟಿ --

ಇಲ್ಲಿ ಒಂದು ದೊಡ್ಡದಾದಂತಹ ಅಂಗಡಿಯೂ ಇದೆ ಈ ಅಂಗಡಿಯ ಒಳಗಡೆ ಮನೆಯಲ್ಲಿ ಬಳಸುವಂತ ವಿವಿಧ ರೀತಿಯ ವಸ್ತುಗಳನ್ನು ಇಟ್ಟಿದ್ದಾರೆ.

ಈ ಒಂದು ಚರ್ಚು ಕಾಣಿಸುತ್ತಿದೆ ಇಲ್ಲಿ ಎದುರುಗಡೆ ಒಂದು ಗೋಡೆಯು ಇದೆ ಆ ಗೋಡೆಯು ಕಪ್ಪು ನೀಲಿ ಬಿಳಿ ಬಣ್ಣದಾಗಿದೆ.

ಇಲ್ಲಿ ಗೋಡೆಯ ಮೇಲೆ ಏಸುಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದ ಚಿತ್ರವೂ ಇದೆ.

ಸರಿಯಾದ ರೀತಿಯಲ್ಲಿ ಒಂದರ ಮೇಲೆ ಒಂದು ಇಟ್ಟಿದ್ದಾರೆ ಇಲ್ಲಿ ಬಹಳಷ್ಟು ತಂತಿಗಳು ಕಾಣಿಸುತ್ತಿವೆ ಈ ತಂತಿಗಳು ಗೋಡೆಯ ಮೇಲೆ ಹಾಕಿದ್ದಾರೆ.

ಇಲ್ಲಿ ಒಂದು ಅಂಗಡಿಯ ಒಳಗಡೆಗೆ ಚಿಕ್ಕ ಮಕ್ಕಳಿಗೆ ಆಟ ಆಡುವಂತ ವಸ್ತುವನ್ನ ಅಂದ್ರೆ ಆಟಿಕೆಗಳ ಸಾಮಾನುಗಳನ್ನ ಇಟ್ಟಿದ್ದಾರೆ.

ಈ ಒಂದು ಕಟ್ಟಡದ ಕೋಣೆಯು ಇದೆ ಈ ಕೋಣೆಯ ಒಳಗಡೆ ಮೇಜುಗಳನ್ನು ಇಟ್ಟಿದ್ದಾರೆ ಈ ಮೇಜುಗಳ ಹತ್ತಿರವೇ ಕುರ್ಚಿಗಳನ್ನು ಇಟ್ಟಿದ್ದಾರೆ.

ಇಲ್ಲಿ ಒಂದು ಗಣಕಯಂತ್ರವು ಇದೆ ಇಲ್ಲಿ ಕಟ್ಟಡದ ಒಳಗಡೆ ಬಹಳಷ್ಟು ಲೈಟು ಗಳು ಕಾಣಿಸುತ್ತಿವೆ ಇಲ್ಲಿ ಬಹಳಷ್ಟು ವಸ್ತುಗಳನ್ನು ಇಟ್ಟಿದ್ದಾರೆ.

ಇಲ್ಲಿ ದೊಡ್ಡ ದೊಡ್ಡದಾದಂತಹ ಪೆಟ್ಟಿಗೆಗಳು ಇವೆ.

ಈ ಔಷಧಿಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಟಿದ್ದಾರೆ.

ಇನ್ನೊಂದು ಕಾರು ಇದೆ ಇಲ್ಲಿ ಬಹಳಷ್ಟು ಮನುಷ್ಯರು ಇದ್ದಾರೆ ಒಬ್ಬ ಮನುಷ್ಯನು ಕಾರಿನ ಹತ್ತಿರವೇ ನಿಂತಿದ್ದಾನೆ ಮತ್ತು ಇಲ್ಲಿ--

ಇಲ್ಲಿ ಒಂದು ದೇವತೆಯ ಮೂರ್ತಿಯು ಇದೆ ಈ ದೇವತೆಯ ಮೂರ್ತಿಯ ಸುತ್ತಮುತ್ತಲೂ ಟೆಂಟನ್ನು ಹೊಡೆದಿದ್ದಾರೆ ಈ ಟೆಂಟುಗಳಿಗೆ ಕೇಸರಿ ಬಿಳಿ ಹಸಿರು--

ಇಲ್ಲಿ ಒಂದು ಗದ್ದೆ ಇದೆ ಈ ಗದ್ದೆಯಲ್ಲಿ ಸಸಿಗಳು ಇವೆ.

ಈ ಕಟ್ಟಡದ ಎದುರುಗಡೆ ಒಂದು ಆಟೋ ರಿಕ್ಷ ಇದೆ ಮತ್ತು ದ್ವಿಚಕ್ರದ ವಾಹನವು ಇದೆ ಇಲ್ಲಿ ಒಬ್ಬ ಮನುಷ್ಯನು ನಿಂತಿದ್ದಾನೆ.

ಇಲ್ಲಿ ಕೊಠಡಿಯಒಳಗೆಡೆ ಒಂದು ಮೇಜು ಇದೆ ಆ ಮೇಜಿನ ಹತ್ತಿರವೇ--

ಮೂರು ಕುರ್ಚಿಗಳನ್ನು ಇಟ್ಟಿದ್ದಾರೆ ಆ ಮೂರು ಕುರ್ಜಿಗಳಲ್ಲಿ ಎರಡು ಕುರ್ಚಿಗಳನ್ನು ಆ ಮೇಜಿನ ಮುಂದುಗಡೆ ಮತ್ತು ಹಿಂದುಗಡೆಯು ಇಟ್ಟಿದ್ದಾರೆ.

ಇದು ಒಂದು ಅಂಗಡಿಯಾಗಿದ್ದು ಈ ಅಂಗಡಿಯ ಮೇಲೆ ಒಂದು ಹಲಿಗೆಯು ಇದೆ ಈ ಹಲಿಗೆಯ ಮೇಲೆ ಮಣಿಕಂಠ ಜ್ಯೂಸ್ ಅಂಡ್ ಡೈರಿ ಫಾರ್ಮ್ ಎಂದು--

ಐಸ್ ಕ್ರೀಮ್ ಗಳ ಚಿತ್ರವು ಇದೆ ಮತ್ತು ಹಾಲಿನ ಪಾಕೆಟ್ ಗಳ ಚಿತ್ರವು ಇದೆ ಮಜ್ಜಿಗೆಯ ಪಾಕೆಟಿ ನ ಚಿತ್ರವು ಇದೆ.

ಮತ್ತು ಈ ಮೀನುಗಳಿಗೆ ಕಣ್ಣುಗಳು ಕಾಣಿಸುತ್ತಿವೆ.

ಇಲ್ಲಿ ಬಹಳಷ್ಟು ವಿವಿಧ ರೀತಿಯ ಗಿಡಗಳು ಕಾಣಿಸುತ್ತಿವೆ.

ಈ ಕಟ್ಟಡಕ್ಕೆ ಒಂದು ದೊಡ್ಡದಾದಂತಹ ಬಾಗಿಲು ಇದೆ ಈ ಕಟ್ಟಡಕ್ಕೆ ಒಂದು ಬ್ಯಾನರ್ ಅನ್ನು ಹಚ್ಚಿದ್ದಾರೆ.

ಆ ಬ್ಯಾನರ್ ಮೇಲೆ ಒಬ್ಬ ಮಹಿಳೆಯ ಭಾವಚಿತ್ರವು ಇದೆ ಆ ಕಟ್ಟಡದ ಎದುರಗಡೆ ಬಹಳಷ್ಟು ಮನುಷ್ಯರು ನಿಂತಿದ್ದಾರೆ.

ಆ ಕಟ್ಟಡದ ಸುತ್ತಮುತ್ತಲು ಬಹಳಷ್ಟು ದೊಡ್ಡ ದೊಡ್ಡದಾದಂತ ಗಿಡಗಳು ಕಾಣಿಸುತ್ತಿವೆ.

ಈ ಪುರಾತನವಾದಂತಾ ಕಟ್ಟಡಗಳ ಡಿಸೈನು ಬೇರೆ ಬೇರೆ ಆಗಿದ್ದು ಈ ಪುರತನವಾದಂತಾ ಕಟ್ಟಡಗಳಿಗೆ ಬಹಳಷ್ಟು ಕೀಟಕಿಗಳು ಕಾಣಿಸುತ್ತಿವೆ.

ಇಲ್ಲಿ ಬಹಳಷ್ಟು ಬಟ್ಟೆಗಳನ್ನು ಇಟ್ಟಿದ್ದಾರೆ ಈ ಬಟ್ಟೆಗಳನ್ನು ಸರಿಯಾದ ರೀತಿಯಲ್ಲಿ--

ಇದು ಒಂದು ಸಮಾರಂಭದ ಸ್ಥಳವಾಗಿದ್ದು ಈ ಸಮಾರಂಭದ ಸ್ಥಳದಲ್ಲಿ ಒಂದು ವೇದಿಕೆಯು ಇದೆ ಈ ವೇದಿ --

ಹಾಲಿಗೆಯ ಮೇಲೆ ನ್ಯೂ ಕಿಂಗ್ ಹಾರ್ಡ್ ವೇರ್ ಪೈಂಟ್ಸ್ ಎಂದು ಕನ್ನಡ ಮತ್ತು ಇಂಗ್ಲೀಷಿನಲ್ಲಿ ಬರೆಯಲಾಗಿದೆ.